ವಿಭಾಗೀತ ಯಾಂತ್ರಿಕ ಇಂಜಿನಿಯರ್ ಅಂದ ಬರೆದಿದ್ದಾರೆ.

ಮತ್ತು ತೆಂಗಿನ ಮರಗಳ್ ಕಾಣ್ತಿವೆ ಮೋಡ ಕವಿದ ವಾತಾವರಣವಾಗಿ--

ಕೆಲವು ವ್ಯಕ್ತಿಗಳ ನೆಲದ ಮೇಲೆ ಕುಳಿತುಕೊಂಡಿದ್ದಾರೆ.

ಇದು ಒಂದು ಮನೆ ಎಂದು ಹೇಳಬಹುದು ಮತ್ತು ಇದು ನೋಡಲು ತುಂಬಾ ಸುಂದರವಾಗಿದೆ.

ಇಲ್ಲಿ ಮೂರು ರೀತಿಯ ಅಂಗಡಿಗಳು ಕಾಣುತ್ತಿದ್ದಾವೆ.

ಒಬ್ಬ ವ್ಯಕ್ತಿಯಲ್ಲಿ ಅಂಗಡಿಯಲ್ಲಿ ಖರೀದಿ ಮಾಡುತ್ತಿದ್ದಾನೆ.

ಮೆಂಟರ್ ವರ್ಕ್ಸ್ ಹುಬ್ಬಳ್ಳಿ ಎಂದು ಬರಿದಿದ್ದಾರೆ.

ಇಲ್ಲಿ ಒಂದು ಇಟಚಿ ಕೆಲ್ಸಾ ಮಾಡ್ತಿದೆ.

ಹೆಲ್ಮೆಟ್ ಧರಿಸಿಕೊಂಡು ಅಥವಾ ಕ್ಯಾಪ್ ಧರಿಸಿಕೊಂಡು ನಿಂತಿದ್ದಾರೆ.

ಮತ್ತು ಇಲ್ಲಿ ಟೇಬಲ್ ಗಳಿವೆ ವೆಂಚಗಳಿವೆ ಬೋರ್ಡ್ ಇದೆ ಲೈಟ್ಸ್ ಗಳಿದೆ ಫ್ಯಾನ್ ಇವೆ ವ್ಯಾಗ್ ಇದೆ.

ಇದು ಒಂದು ಮನೆ ಎಂದು ಹೇಳಬಹುದು ಮತ್ತಿದಿಕ್ಕೆ ಮುಂಭಾಗದಲ್ಲಿ--

ಒಂದು ಬೈಕ್ ಸಹ ನಿಂತಿದೆ ಮತ್ತು ಚೇರ್ ಇದೆ ಸ್ಲಿಪ್ಪರ್ ಬಿಟ್ಟಿದ್ದಾರೆ ಹೂವಿನ ಮರ ಇದೆ ಮತ್ತು ಸಣ್ಣ ಸಣ್ಣ ಮರಗಳು ಸಹ ಇಲ್ಲಿ ಕಾಣ್ತಿದ್ದಾವೆ ಮತ್ತು ಇಟ್ಟಂಗಿ ಇವೆ.

ಮತ್ತು ಅದು ಕೆಂಪು ಬಣ್ಣದಿಂದ ಕೂಡಿದೆ.

ಇದು ಒಂದು ನದಿ ಅಥವಾ ಸರೋವರ ಎಂದು ಹೇಳಬಹುದು.

ಮತ್ತು ಸಣ್ಣ ಪುಟ್ಟ ರೂಮ್ ಗಳು ಕಾಣ್ತಿದ್ದಾವೆ.

ಮತ್ತು ಇಲ್ಲಿ ತತ್ತಿಯ ಟ್ರೇ ಗಳ್ ಕಾಣ್ತಿದ್ದಾವೆ.

ಹೊಸದಾಗಿ ಕಟ್ಟುತ್ತಿರುವ ಒಂದು ಬಿಲ್ಡಿಂಗ್ ಇದೆ ತುಂಬಾನೇ ಗಾಡಿಗಳಿದ್ದಾವೆ ಒಂದು ಬುಲೆಟ್ ಬೈಕ್ ಕಾಣುತ್ತಿದೆ.

ಇದು ಒಂದು ಕಾಂಪೌಂಡ್ ಎಂದು ಹೇಳಬಹುದು ಕಂಪೌಂಡಿನ ಒಳಭಾಗದಲ್ಲಿ ಬೈಕ್ ನಿಂತಿದೆ.

ಇಂಗ ಇಟ್ಟಿದ್ದಾರೆ ಮತ್ತು ಚಕ್ಕಲಿ ಮತ್ತು ಚಾಕಲೇಟ್ ಗಳಿವೆ ಮತ್ತು ಗಿಫ್ಟ್ ಗಳಿವೆ.

ಮತ್ತು ಒಬ್ಬ ವ್ಯಕ್ತಿ ನಿಂತುಕೊಂಡಿದ್ದಾನೆ ಬಲಭಾಗದಲ್ಲಿ ಜನರಿದ್ದಾರೆ ಮತ್ತು ಆಟೋ ಸಹ ಹೊಂಟಿದೆ.

ಎಡಕ್ಕೆ ಬಲಕ್ಕೆ ದೇವರಿದ್ದಾವೇ ಮತ್ತು ಉಂಡಿ ಇವೆ.

ಸಿಂಟ್ಯಾಕ್ಸ್ ಇದೆ ಸಿಂಟ್ಯಾಕ್ಸ್ ಅನ್ನು ಕಬ್ಬಿಣದ--

ಮತ್ತು ತಗಡಿನ ಶೇಡ್ ಅನ್ನು ಹಾಕಿದ್ದಾರೆ.

ಮತ್ತು ಸಾಲಾಗಿ ನೀಟಾಗಿ ಜೋಡಿಸಿದ್ದಾರೆ ಪ್ಯಾಕಿಂಗ್ ಮಾಡಿದ್ದಾರೆ.